ಒಂದು ಕ್ರಿಕೆಟ್ ಇದು ಒಂದು ಕ್ರಿಕೆಟ್ ಪ್ಲೇ ಗ್ರೌಂಡ್ ಇಲ್ಲಿ ಸಲ್ಪ ಜನ ಸ್ಟೂಡೆಂಟ್ ಪರ್ಕ್ಟಿಸ್ ಮಾಡ್ತ ಇದ್ದಾರೆ ಹಾ ಸಲ್ಪ ಜನ ಪರ್ಕ್ಟಿಸ್ ಮಾಡ್ತ ಇದ್ದಾರೆ ಇನು ಸಲ್ಪ ಜನ ನೋಡ್ತಾ ಇದ್ದಾರೆ ಆ ಕೆಡೆ ಈ ಕಡೆ ಆಡಿಯೆನ್ಸ್ ಗಳು--

ಆ ತುಂಬಾ ಚೆನ್ನಾಗಿದೆ ಸಂಜೆ ಹೊತ್ತು ತೆಗೆದಿರು ಫೋಟೊ ಇದ್ದಂಗ್ ಇದೆ ಭಾರಿ ಅದ್ಬುತವಾದ್ ಕ್ಲಿಕ್ ಅಂತ ಹೇಳಕ್ ಇಷ್ಟ ಪಡ್ತಿನಿ ನಾನು ತುಂಬಾ ಚೆನ್ನಾಗಿದೆ ಇದ್ರಲ್ಲಿ--

ಮೇಲಗಡೆ ಕಾಂಕ್ರೆಟ್ ಹಾಕ್ತಿದ್ದಾರೆ ಕೆಳಗಡೆ ಎಲ್ಲಾ ಸೆಂಟ್ರಿಂಗ್ ಎಲ್ಲಾ ಹಾಕಿಬಿಟ್ಟು ಮೇಲಗಡೆ ಎಲ್ಲಾ ಕಾಂಕ್ರೆಟಗೆ ರೆಡಿಯಾಗಿದಿರಿ ಇನ್ನು ಕಾಂಕ್ರೆಟ್ ಹಾಕಿಲ್ಲಾ ಕಬ್ಬನ್ ಎಲ್ಲಾ ಎನ್ ಮಾಡಿದಾರೆ ಇಲ್ಲ ಕಬ್ಬನ್ ಕಟ್ಟೊಟ್ಟಿಗೆ ಎಲ್ಲಾ ನೀಟಾಗಿ ರೆಡಿ ಮಾಡಿದ್ದಾರೆ ಆಮೇಲೆ ಮತ್ತೆ ಪಿ.ಯು.ಸಿ. ಕರೆಂಟಿದಿಲ್ಲಾ ಹಾಕಬಿಟ್ಟ--